ಅಕ್ಕಪಕ್ಕ ಅಹ್ ಬಿಳಿ ಬಣ್ಣದಲ್ಲಿ‌ ಕಂಪೌಡ ಕಟ್ಟಿದ್ದಾರೆ ಆ ದರ್ಗಾದ ಬಾಕ್ಲ ಅಂತನು ಹೆಳ್ತಾರೆ ಇದಕ್ಕೆ ಇದು ಮುಸ್ಲಿಮ್ಸ ಸ್ಟೈಲ ಇದು ಸೊ ಅಕ್ಕ ಪಕ್ಕ ಎರಡು ಚಕ್ರತರ ಮಾಡಿದರೆ.

ಅಲ್ಲಿ ಮೇಲ್ಗಡೆ ವಿಶ್ವ ರೆಟ್ ವರ್ಕ್ ಅಂತ ಕಾಣಿಸ್ತಾ ಇದೆ. ಕೆಂಪ್ ಅಕ್ಷರದಲಿ ಬಿಳಿ ಅಕ್ಷರದಲ್ಲಿ ಅಕ್ಷರದಲಿದವೇ ಕೆಳಗಡೆ ದುಬೆಲ್ಸ್ ಪುಲ್ಲೂಪ್ಸ್ ಚೈನ್ಪ್ ಎಲ್ಲ ಇದಾವೆ .

ಇಂಟರ್ವಲ್ ಬಿಟ್ಟಿದಾರೆ ಸೊ ಹಾಗಾಗಿ ಇಂಟರ್ವಲ್ ಬಿಟ್ಟಾಗ ಸ್ನಾಕ್ಸ್ ತಿನ್ನಾಕ್ ಹೋಗತಾರ್ ಇಲ್ಲಿ. ಮುಂದ ನಾಲಕು ಚೇರ್ ಫಸ್ಟ್ ಗೆ ನಾಲಕ್ ಚೇರ್ ಕಾಣಸ್ತಾಇದೆ.

ಇದು ಕೂಡ ಬಸ್ ಸ್ಟ್ಯಾಂಡ್ ಆ ಇಲ್ಲಿ ಎರಡು ಕೇಸರಿ ಕಲರ್ ಬಣ್ಣದ ಎರಡು ಬಸ್ ನಿಂತಿದೆ ಒಂದು ಬ್ಲೂ ಕಲರ್ ಬಸ್ ನಿಂತಿದೆ ಹಿಂದುಗಡೆ ಎರಡು ಬಸ್ ಕಾಣಿಸ್ತ ಇದೆ ಕೆಂಪ ಕಲರ್ ದೂ.

ಇಲ್ಲಿ ದೂರದಲ್ಲಿ ಒಂದು ಪ್ರೊಜೆರ್ಕ್ಟರ್ ತರ ಕಾಣಸ್ತಾ ಇದೆ. ಅಕ್ಕ ಪಕ್ಕ ಲೈಟ್ಗಳು ಹತ್ತಿದವೆ ಫ್ಯಾನ್ಗಳು ಇದಾವೆ.

ಸುಮಾರು ಸೀಟ್ ಗಳು ಇದವೆ ಅಲ್ಲಿ ಅಕ್ಕ ಪಕ್ಕ ಎಲ್ಲ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ಕುತುಕೊಂಡಿದ್ದಾನೆ ಏನೋ ನೋಡತದನೆ ಫೋನ್ ನಲ್ಲಿ ಒಟ್ಟಾರೆ ಈ ಚಿತ್ರದಲ್ಲಿ ಈ ಒಂದು ದೃಶ್ಯ ನೋಡತಾಯಿದಿವಿ.

ಅಲ್ಲೊಂದು ಕಂಬ ಅಡ್ಡ ಇಟ್ಟಿದಾರೆ. ಅಲ್ಲಿ ಒಂದ್ ಲ್ಯಾಡರ್ ಇದೆ ಅಂದ್ರೆ ಏಣಿ. ಕೆಳಗಡೆ ಎಲ್ಲ ಕಾಲಾಪ್ಸ್ ತರದು ಡಿಸೈನ್ ಮಾಡಿದಾರೆ.

ಇಲ್ಲಿ ಬಸ್ ಸ್ಟಾಂಡ್ ತರ ಕಾಣಿಸುತ್ತಾ ಇದೆ ಸೋ ಇಲ್ಲಿ ನೀಲಿ ಬಣ್ಣಗಳಾದ ಬಸ್ಗಳು ನಿಂತಿದೆ ಹಸಿರು ಬಣ್ಣದ ಬಸ್ ನಿಂತಿದೆ ಕೆಂಪು ಬಣ್ಣದ ಬಸ್ ಎರೆಡು ನಿಂತಿದ್ದೆ ನೀಲಿ ಬಣ್ಣದ ಬಸ್ ಒಂದು ನಿಂತಿದ್ದೆ.

ಆಹ್ ಇದು ಬಸ್ ಸ್ಟಾಂಡ್ ಯಾವ ಬಸ್ ಸ್ಟಾಂಡ್ ಅಂತ ಗೋತಯಿಲ್ಲ ಒಟ್ಟಿನಲ್ಲಿ ಸರ್ಕಾರಿ ಬಸ್ ಸ್ಟಾಂಡ್ ಅಂತ ಕಾಣುತ್ತೆ ಇದು ಸೋ ಎಲ್ಲಾ ಬಸ್ಗಳು ಇಲ್ಲಿ ಬಂದು ನಿಂತುಕೊಂಡು ಇದ್ದವೆ ಹಾಲ್ಟಿನ್ಗ್ ಅಗೆದವೇ.

ಅಲ್ಲಿ ಈ ಕಡೆ ಪಕ್ಕದಲ್ಲಿ ಕನ್ನಡಕಗಳನ್ನ ಸ್ಟೋರ್ ಮಾಡಿದರೆ. ಅಲ್ಲೊಬ್ಬ ರಿತಿಕ್ ರೋಷನ್ ತರಹದ್ದು ಯಾರದೋ ಚಿತ್ರ ಇದೆ ಕನ್ನಡಕ ಎಲ್ಲ ಹಾಕಿ ಶೋ ಮಾಡಿದಾರೆ .

ಈ ಚಿತ್ರದಲ್ಲಿ ನಾವು ಒಂದು ನದಿ ಹರಿತಾ ಇದೆ ಅದರ ಪಕ್ಕಾ ಒಂದು ಆಶ್ರಮಥರ ಅಥವಾ ದೆವಸ್ಥಾನದತರ ಇದೆ ಸೊ ಇಲ್ಲ ಎಲ್ಲಾ ಬಂದು ಅಹ್‌ ಇದು ಮಾಡ್ತಾರೆ ನಿರಲ್ಲಿ ದಿಪೊಸ್ತವ ಆಚ --

ಅಲ್ಲಿ ದೂರದಲ್ಲಿ ಏನೋ ಮಾರಾಟ ಮಾಡತ್ತಿದರೆ. ಮೀನು ಅಥವಾ ಆವಾ ಏನೋ ಬೇರೆ ಏನೋ ವಸ್ತುಗಲ್ಲನ್ನ ಮಾರಾಟ ಮಾಡ್ತಾಯಿದ್ದಾರೆ. ಜನರೆಲ್ಲ ಕೇಳುವರ ಎಲ್ಲ ನಿಂಥಂಕೊಂಡ್ ನೋಡ್ತಿದ್ದಾರೆ ಕೇಳುವರು ಖರೀದಿ ಮಾಡ್ತಾಯಿದ್ದಾರೆ .

ಸೋ ಇದೊಂದು ಸಣ್ಣ ರಿಟೇಲ್ ಶಾಪ್ ಈ ರಿಟೇಲ್ ಶಾಪ್ ನಲ್ಲಿ ನಾವು ಕೆಲವು ಸಾಮಾನುಗನ್ನು ಕನುಸ್ತದೆ ನೋಡಿ ಎಲ ಫ್ರಿಜ್ ಇದೆ ಅಲಿ ಅ ಕೆಲವು ಸಾಮಾನು ಅಗನ್ನೆಲ್ಲ ಜೋಡಿಸಿ ಇಟ್ಟಿದ್ದಾರೆ ಇನ್ನೂ ಕೆಲವು ಮಸಾಲ ಸಾಮಾನುಗಳನ್ನು ನೇತು ಹಾಕಿದ್ದಾರೆ. .

ಆತ ಬಿಕಿಕೊ ನೀರಿನ್ ಬಾಟ್ಲು ಅಥವಾ ಜ್ಯೂಸ ಬಾಟಲ ಅಥವಾ ಸೋಪ್ ಉ ಆಥರದೆಲ್ಲಾ ನಾವು ಈ ಚಿತ್ರದಲ್ಲಿ ನೋಡಬಹುದ್.

ಇದು ಒಂದು ಕೊಳ ಅಲ್ಲಿ ನೀರು ಮೇಲೆ ಇಂದ ಬೀಳ್ತಾ ಇದೆ ಸೊ ಆ ನೀರ್ ಬಂದು ಈ ಕೊಳದಲ್ಲಿ ತುಂಬಿಕೊಳ್ತಾ ಇದೆ ಇಲ್ಲೊಂದು ಗಿಡ ಬಾಗಿದೆ ಅದು ಸಮ್ಮರ್ ಟೈಮ್ ಅಲ್ಲಿ --

ಆಟ ಆಡೋಕೆ ಹುಲ್ಲು ತರ ಚನ್ನಾಗಿ ಕಾಣಸ್ತಿದೆ ಚೆನ್ನಗಿದೆ ಫುಲ್ ಸಾಮರ್ ಅಲ್ಲಿ ಆತ ಆಡತಾರೆ ಅಂದರೆ ಬೇಸಿಗೇಲಿ ಎಲ್ಲ ನೀರಲ್ಲಿ ಆತ ಆಡತಾರೆ.